ಈ ಚಿತ್ರದಲ್ಲಿ ಹೊರಗ ಬೈಕ ಗೊಳ್ ನಿಂತಿದವ.

ಮತ್ತು ಒಳಗ ಏನೋ ಬಿಲ್ಡಿಂಗ್ ಟೈಪ್ ಕಾಣುತ್ತದ.

ಇದು ಒಂದು ಆಫೀಸ್ ಅದ ಆ ಆಫೀಸ್ ದಾಗ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಹುಡುಗೀದ್ ಮಾಡ್ಲತಾಳ.

ಈ ಚಿತ್ರದಲ್ಲಿ ಒಂದು ದೊಡ್ಡದು ಬಿಗ್ ಬಿಗ್ ಮತ್ ಟಾರ್ಟಾಯಿಸ್ ಕನ್ಲಾತ್ತೈತಿ.

ಲೆಫ್ಟ್ ಸೈಡ್ ರೈಟ್ ಸೈಡ್ ಇಗ್ ಚೇರ್ಸ್ ಇಟ್ಟಿದವ ಮತ್ತೆ ಮ್ಯಾಲ ರೆಡ್ ಕಲರ್ದು ಚೇರ್ಸ್ ಅವರೈಟ್ ಸೈಡಿ ಗ್ ಒಂದು ಡೋರ್ ರೂಮ್ ಅದ.

ಮತ್ ನಾಲ್ಕೈದು ರ್ಯಾಕ್ ಗೋಳು ಅವ ರ್ಯಾಕ್ ದಗ ಬೇರೆ ಬೇರೆ ಟೈಪ್ ಅರ್ಬೀ ಮಾರ್ಲಕಿಟರ.

ಮತ್ ಮ್ಯಾಲ್ ವೈಟ್ ಕಲರ್ ಇಂದ್ ಗೋಡಿಂದದ ಮ್ಯಾಲ್ ಲೈಟ್ ಫೋಕಸ್ ಮಾಡಿಂದದ ಮತ್ ಟೇಬಲ್ ಅದ.

ನಿರೀನ್ ಫಿಲ್ಟರ್ ನೀರಿನ ಡಬ್ಬಿಯದ ಗ್ಲಾಸ್ ಅದ .

ಮತ್ತೆ ಕೆಳಗ್ ಬಂದ ಶೆಟ್ಟರ್ ಅದ ಲೆಫ್ಟ್ ಸೈಡಿಗ್ ಮತ್ ರೈಟ್ ಸೈಡಿಗ್ ಎರಡ್ ಮೀಟರ್ ಬೋರ್ಡ್ ಅವ.

ಬೋರ್ಡ ಅದ ಮ್ಯಾಲಿ ಅದ್ರ್ ಮ್ಯಾಲ್ ಒಂದ್ ರೈಟ್ ಲೆಫ್ಟ್ ಸೈಡಿಗ್ ಒಂದ್ ಕಂಬ ಅದ. ಮ್ಯಾ--

ಮತ್ ಗಿಡಗುಳವ ರೈಟ್ ಸೈಡ್ ಲೆಫ್ಟ್ ಸೈಡ್ ಸೆಂಟರ್ ದಾಗ್ ಒಂದ್ ಸರ್ಕಲ್ ಗಾರ್ಡನ್ ಅದ.